ಇಲ್ಲಿ ಜನರು ಬೆಟ್ಟವನ್ನು ಹತ್ತುತ್ತಿರುವುದನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ನೋಡಿದರೆ ನಮಗೆ ಇದು ಒಂದು ದೊಡ್ಡದಾದ ಕಟ್ಟಡವೆಂದು ತಿಳಿದುಬರುತ್ತದೆ.

ಈ ಸೂಪರ್ ಮಾರ್ಕೆಟಿನ ಹೆಸರು ನ್ಯೂ ವರ್ಲ್ಡ್ಸ್ ಸೂಪರ್ ಮಾರ್ಕೆಟ್ ಎಂದು ಕೆಂಪು ಕಲರ್ ಬೋರ್ಡ್ ನಲ್ಲಿ ಹಾಕಿದ್ದಾರೆ.

ಚಿತ್ರದ ಎಡ ಭಾಗದಲ್ಲಿ ಒಂದು ಹಸಿರು ಕಲರ್ ಕೊಠಡಿಯನ್ನು ಸಹ ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ತುಂಬ ಹೂವಿನ ಗಿಡ ಇರುವುದನ್ನು ನಾವು ನೋಡಬಹುದು.

ಈ ಕೊಠಡಿಯಲ್ಲಿ ಹಲವಾರು ಬೆಂಚ್ ಇರುವುದನ್ನು ಸಹ ನಾವು ಗಮನಿಸಬಹುದು.

ಕೊಟ್ಟಡಿಯ ಬಲಭಾಗದಲ್ಲಿ ಹಚ್ಚ ಹಸಿರಾದ ದೊಡ್ಡ ಹೆಮ್ಮೆರ ಇರುವುದನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ನಾವು ನೋಡಿದರೆ ನಮಗೆ ಒಂದು ಶಿವನ ವಿಗ್ರಹ ಇದೆ ಎಂದು ತಿಳಿದು ಬರುತ್ತದೆ.

ಚಿತ್ರದ ಬಲಭಾಗದಲ್ಲಿ ಒಂದು ದೊಡ್ಡ ಕಟ್ಟಡ ಇರುವುದನ್ನು ಸಹ ನಾವು ಇಲ್ಲಿ ಗಮನಿಸಬಹುದು.

ಇಲ್ಲಿ ಹಚ್ಚ ಹಸಿರಾದ ದೊಡ್ಡ ಮರಗಳು ಇರುವುದನ್ನು ಸಹ ನಾವು ನೋಡಬಹುದು.

ಈ ಚಿತ್ರವನ್ನು ನಾವು ಗಮನಿಸಿದರೆ ಇದು ಒಂದು ಹಾಸ್ಪಿಟಲ್ ಎಂದು ನಮಗೆ ತಿಳಿದು ಬರುತ್ತದೆ.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

ಈ ಕೊಠಡಿಯಲ್ಲಿ ಕಪ್ಪು ಕಲರ್ ಮ್ಯಾಟ್ ಹಾಕಿರುವುದನ್ನು ನಾವು ನೋಡಬಹುದು.

ಈ ಕೊಠಡಿಯಲ್ಲಿ ಒಂದು ಬಿಳಿಯ ಕಲರಿನ ಫ್ಯಾನ್ ಇರುವುದನ್ನು ನಾವು ಗಮನಿಸಬಹುದು.

ಈ ಚಿತ್ರವನ್ನು ನೋಡಿದರೆ ಇದು ಒಂದು ಮದುವೆ ಮಹೋತ್ಸವ ಎಂದು ನಮಗೆ ತಿಳಿದು ಬರುತ್ತದೆ.

ಇಲ್ಲಿ ಹಲವಾರು ಗ್ಲಾಸಿನ ಕಿಟಕಿಗಳನ್ನು ಸಹ ನಾವು ನೋಡಬಹುದು.

ಈ ಕೊಠಡಿಯಲ್ಲಿ ದೇವರ ಫೋಟೋ ಗಳಿಗೆ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿರುವುದನ್ನು ಸಹ ನಾವು ನೋಡಬಹುದು.

ಈ ಜಾಗವು ನೋಡಲು ತುಂಬಾ ಆಕರ್ಷಣ್ಣೆಯವಾಗಿದೆ.